ಇದು ಒಂದು ಬೀದಿ ಅಂತ ಹೇಳ್ಬಹುದು ಇಲ್ಲಿ ನಾಯಿ ನಾಯಿ ಮಲ್ಕೊಂಡಿದೆ ಥೋ ಹಾಗೆ ಸ್ವಲ್ಪ ಒಳ್ಳಾಡ್ತಿದೆ ಅಂತ ಹೇಳಬಹುದು ಅದೂ ಅಲ್ಲದೆ ಉಮ್ ಅದೂ ಅಲ್ಲದೆ ಜನರು ಹೋಗುತ್ತಿದ್ದಾರೆ ಮತ್ತು ಗಾಡಿಗಳು ಬೈಕ್ಗಳು --

ಅ- ಬೀದಿಯ ಒಂದು ದೀಪಗಳು ತುಂಬಾನೇ ಚೆನ್ನಾಗಿ ಹೊಳಪನ್ನು ನೀಡುತ್ತಿದೆ ಅಂತ ಹೇಳ್ಬೋದು ಇದು ಒಂದು ಮಧ್ಯರಾತ್ರಿಯ ಒಂದು ಸಮಯ ಅಂತ ಭಾವಿಸಬೋದು.

ಇದು ಒಂದು ಸಾಯಂಕಾಲದ ಒಂದು ಸಮಯ ಅಂತ ಹೇಳಬೋದು ಒಂದು ನದಿ ಇದೆ ಅಲ್ಲದೆ ಇಲ್ಲಿ ಒಂದು ಕಂಬಗಳನ್ನು ನಿಲ್ಲಿಸಿದ್ದಾರೆ ಏನೋ ಕೆಲಸವನ್ನ ಮಾಡುತ್ತಿದ್ದಾರೆ.

ಮೋಡಗಳು ತುಂಬಾನೇ ಆರೆಂಜ್ ಕಲರ್ ಮತ್ತೆ ಯಲ್ಲೋ ಕಲರ್ ಹೊಂದಿದಾವೆ ಅಂತಾ ಹೇಳಬಹುದು. ನೀರು ಕೂಡ ತುಂಬಾನೇ ಚೆನ್ನಾಗಿ ಹರಿದು ಬೀಗ್ತಾಯಿದೆ.

ಅನ್ಮೋಲ ಅಹ್ ಹೋಟೆಲ್ ಅಂತಹೇಳಬಹುದು ಅದೂ ಅಲ್ಲದೆ ಈ ಹೋಟೆಲ್ ಕೂಡ ತುಂಬಾನೇ ದೊಡ್ಡದಾಗಿದೆ ಮತ್ತು ಇದನ್ನು ಗಾಜಿನಿಂದ ನಿರ್ಮಿಸಿ ಈ ಇದರೆಂದು ಇಲ್ಲಿ ನೋಡಬಹುದು.

ಮತ್ತು ನೀರು ಕೂಡ ಇಲ್ಲಿ ರಭಸವಾಗಿ ಹರಿಯುತ್ತಿದೆ ಅಷ್ಟೇ ಸ್ವಚ್ಚವಾದಂತಹ ಒಂದು ನೀರನ್ನು ನಾವ್ ಇಲ್ಲಿ ನೋಡಬಹುದು.

ಹಾ ಬೆಳಕನ್ನು ಹೊರ ಸೂಸುತ್ತಾ ಇದಾವೆ ಆಹ್ ಮತ್ತೆ ತುಂಬಾನೆ ಕ್ಲೀನನ್ನು ಮೈನ್ಟೈನ್ ಮಾಡಿದ್ದಾರೆ ಈ ಒಂದು ಹೋಟೆಲ್ನಲ್ಲಿ --

ಇದು ಟಿಫಿನ್ ದೋಸೆ ಅಂತ ಹ್ಹೇಳ್ಬಹುದು ಒಂದು ಪ್ಲೇಟ ನಲಿ ಹಾಕಿದ್ದಾರೆ ಅದು ಅಲ್ದೆ ಬಾಳೆ ಹಣ್ಣಿನ ಎಲೆ ಬಾಳೆ ಎಲೆಯ ಮೇಲೆ ಚಟನಿ ಕುಡ ಹಾಕಿದರೆ ಮತ್ತು ಇಲ್ಲಿ --

ಇದು ಒಂದು ದೊಡ್ಡದಾದಂತಹ ಒಂದು ಸುಂದರವಾದಂತಹ ಒಂದು ಅಲಂಕಾರ ಮಾಡಿದಂತಹ ಒಂದು ಹೋಟೆಲ್ ಅಂತ ಹೇಳಬಹುದು ಒಂದು ಟೇಬಲ್ ಇದೆ ಟೇಬಲ್ ಸುತ್ತಲೂ ಕುರ್ಚಿಗಳಿದೆ ಅದು ಅಲ್ಲದೆ ಎಲ್ಲಾ ಕುರ್ಚಿಗಳು ಸಮಾನವಾಗಿದೆ.

ಮತ್ತು ತುಂಬಾನೇ ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳಬಹುದು ಮತ್ತು ಜನರು ಕೂಡ ಇಲ್ಲಿ ಆಹ್ ಕೆಲಸವನ್ನು ಮಾಡುತ್ತಿದ್ದಾರೆ ಅಲ್ಲದೆ ಅದು ಮಕ್ಕಳು ಕೂಡ ಆಟ ಆಡುವಂತಹ ಒಂದು ಸೈಡ್ --